ಭಕ್ತರು ಇ ಇಲ್ಲಿ ತಮ್ಮ ತಮ್ಮ ಸಮಸ್ಯೆಗಳೊಂದಿಗೆ ಹೋಗಿ ಸಮಾಧಾನದಿಂದ ಹೊರಗೆ ಬರುತ್ತಾರೆ .

ಇಲ್ಲಿ ಹಲವು ತರದ ಹೂಗಳು ದೊರಕುತ್ತವೆ .

ಉಪಯೋಗಕ್ಕೆ ಆಗುವ ಎಲ್ಲಾ ಹೂಗಳು ದೊರಕುತ್ತವೆ .

ಸಣ್ಣ ಪುಟ್ಟ ಖಾಯಿಲೆಗಳಿಗೆ ನಾವು ಈ --

ಇಲ್ಲಿ ಎಲ್ಲ ಮ್ ಆ ಆ ಆರೋ ಆರೋಗ್ಯಕರವಾಗಿ ಆಟವಾಡಲು --

ಕ ಕ್ರೀಡಾ ಕ್ರೀಡೆಯಾಗಿದೆ ಇದರಲ್ಲಿ ಎರಡು ಎತ್ತುಗಳು ತನ್ನ ಯಜಮಾನನ ಜೊತೆ ಸೇರಿ --

ಈ ದೀಪ ಸ್ತಂಭಗಳು ಸಮುದ್ರ ಹೆಚ್ಚಾಗಿ ಸಮುದ್ರದಲ್ಲಿ ಕಂಡುಬರುತ್ತವೆ .

ಹಡಗುಗಳಿಗೆ ಇದೇ ಮೂಲಸ್ಥಾನವಾಗಿತ್ತು ಏಕೆಂದರೆ ಆ ಅ ದೀಪದ ಬೆಳಕಿನ --

ಆಟಿಕೆಗಳು ಇರುತ್ತವೆ ಇದರಿಂದ ಮಕ್ಕಳು ಉಲ್ಲಾಸಭರಿತ --

ಈ ಸಾರಿಗೆಯನ್ನು ಉಪಯೋಗಿಸಿ ಜನರು ತಮ್ಮ ನಿ --

ಹೆಚ್ಚಾಗಿ ಇವ ಇವರು ಪರ್‌ ಊ ಊರು ಪರ್ಯಟನೆಯಲ್ಲಿ .

ಇ ಇದು ಒಂದು ಉತ್ತಮ ವ್ಯವಹಾರವಾಗಿದೆ --

ಹಾಗು ಚರ್ಮದ ಸೌಂದರ್ಯವನ್ನು ಹೆಚ್ಚಾಗಿ ಕಾಪಾಡಿಕೊಳ್ಳ --

ಇದು ಹೆಚ್ಚಾಗಿ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಮಾರ್ಕೆ --